ಕೂಡಿ ಹಾಕಿರ್ತಾರಂತೆ ಹೋಗಿ ಮ್ ಮಂದಿ ಹೋದ್ರೆ --

ನಾವು ಹೋಗಿಲ್ಲ ನೋಡಿಲ್ಲ ನಾವು ಎಂದಾದರೂ ಹೋಗಬೋದಾ.

ನಾವ ಅಂಗಡಿಗೆ ಬಟ್ಟೆ ಅಂಗಡಿಗೆ ಹೋದ್ರೆ ಅವಾಗ ಇಲ್ಲಿ ನಾವ ಅವ್ರು ನಾವ ಒಪ್ಪಿದ್ದು ಅತ್ತೆ ಮಾವ ಕೊಡಿಸಿದ್ದು ನಾವೇ ಅವನ್ನ ಊಟ ಉಟ್ಕಂತಿವಿ.